ಚಿಪ್ಸ್ ಕುರ್ಕುರೆ ಜ್ಯೂಸ್ ಅವು ಕಾಣತಾಯಿದಾವೆ ಇಲ್ಲಿ ದುಡ್ಡು ಎಣಿಸ್ತಾಯಿದ್ದಾನೆ ಮಾಲಿಕ.

ಇದು ಒಂದು ಟು ವೀಲರ್ ತರ ಅಂದ್ರೆ ಸ್ಕೂಟಿ ತರ ಕಾಣುವಂತಹ ಆಟೋ ಇದು ಇಲ್ಲಿ ಇಬ್ಬರು ಈ ಆಟೋ ಪಕ್ಕದಲ್ಲಿ ನಿಂತಿದ್ದಾರೆ ಒಬ್ರು ಮಾಸ್ಕ್ ಹಾಕಿದ್ದಾರೆ ಇನ್ನೊಬ್ರು ಮಾಸ್ಕ್ ಹಾಕಿಲ್ಲ.

ಆಮೇಲೆ ಇದು ಗ್ರೀನ್ ಅಂಡ್ ಯಲ್ಲೋ ಕಲರ್ ಆಟೋ ಇದು ನೋಡ್ಲಿಕ್ಕೆ ಎಲೆಕ್ಟ್ರಾನಿಕ್ ಆಟೋತರ ಕಾಣ್ತಾ ಇದೆ.

ಫೋಟೋದಲ್ಲಿ ಕಾಣ್ತಾಇರೋ ಚಿತ್ರ ಏನಪ್ಪಾ ಅಂದ್ರೇ ಆ ಇದೊಂದ್ ಬಸ್ ನ ಚಿತ್ರ ಇದು ಬೆಳಗಾವಿ ಟು ಧಾರವಾಡ ಧಾರವಾಡ ಟು ಬೆಳಗಾವಿ ಅಡ್ಡಾಡತಕ್ಕಂತ ಬಸ್ ಇದು.

ಈ ಫೋಟೋ ದಲ್ಲಿ ಕಾಣ್ತಾ ಇರೋದು ಏನಪ್ಪಾ ಅಂದ್ರೆ ಹೇರ್ ಕಟಿಂಗ್ ಪಾಯಿಂಟ್ ಇಲ್ಲಿ ಅಪ್ಪರ ಗಳನ್ನು ತೆಗೆದು ಹ್ಯಾಂಗರ್ ಗೆ ಹ್ಯಾಂಗ್ ಮಾಡಿದರೆ ಒಬ್ಬರು ಹೇರ್ ಕಟ್ ಮಾಡಿಸಿಕೊಳ್ಳುತ್ತ ಇದ್ದಾರೆ .

ಎಸ್.ಬಿ.ಐ. ಬ್ಯಾಂಕಿನ ಆಫೀಸ್ ಆಗಿದ್ದು ಅಲ್ಲಿ ಸಿಬ್ಬಂದಿಗಳು ತಮ್ಮ ಕಾರ್ಯದಲ್ಲಿ ಕಾರ್ಯನಿರತರಾಗಿದ್ದಾರೆ. ಇಲ್ಲಿ ಎಸ್.ಬಿ.ಐ. ನ ಸೇವೆಯನ್ನು ಪಡೆಯಲಿ --

ಇದು ತೆಗೆದಿರುವುದು ಭದ್ರಾವತಿಯಲ್ಲಿ ಇದು ಭದ್ರಾವತಿಯ ನಗರ ಕೇಂದ್ರ ಗ್ರಂಥಾಲಯವಾಗಿದ್ದು ಇದಕ್ಕೆ ವೈಟ್ ಮತ್ತೆ ಮೆರೂನ್ ಕಲರ್

ದೇನಾ ಬ್ಯಾಂಕ್ ಭಾರತ ಸರ್ಕಾರದ ಉದ್ಯಮ ಈ ಬ್ಯಾಂಕ್ ಭಾರತ ಸರ್ಕಾರದ ಅದೀನದೊಳಗೆ ಅಂದರೆ ಆರ್.ಬಿ.ಐ ಬ್ಯಾಂಕಿನ ಕೈ ಕೆಳಗೆ ಇದು ಕಾರ್ಯನಿರ್ವಹಿಸುತ್ತೆ.